ಬಹಳ ತುಂಬಾ ಕಾಸ್ಟ್ಲಿ ಅನ್ಸುತ್ತೆ ಅದಕ್ಕೆ ತುಂಬಾ ಕಮ್ಮಿ ಜನ ಇದ್ದಾರೆ ಅಥವಾ ಸಿನಿಮಾ ತುಂಬಾ ಚೆನ್ನಾಗಿರಬಹುದು ಅದಕ್ಕೆ ಎಲ್ಲ ಅಲ್ಲೇ ಕೂತಿದ್ದಾರೆ.

ಬಹುಶಃ ಒಂದು ಊರಿಂದ ಇನ್ನೊಂದು ಊರಿಗೆ ಟ್ರಾನ್ಸ್ಫರ್ ಮಾಡ್ತಾರಲ್ಲ ಆತರ ಕಾಣುತ್ತೆ.

ಕೆಳಗಡೆ ಪಾಪ ಮೇಜಲ್ಲಿ ಹೇಗೇಗೋ ಜೋಡಿಸಿದ್ದಾರೆ ಅನ್ಸುತ್ತೆ ಅಷ್ಟೊಂದ್ ಏನು ತಗೊಳೋರ್ ಕಾಣ್ತಾ ಇಲ್ಲ.

ಮತ್ತೆ ಈ ಕುರು ಕುಲು ಸಣ್ಣ ಸಣ್ಣ ತಿಂಡಿ ಅದೆಲ್ಲ ಚೆನ್ನಾಗಿದೆ ಹಾಗೆ ಒಂದು ವೇಯಿಂಗ್ ಮಷೀನ್ ಇದೆ ಅಲ್ಲಿ ಬಹುಶಃ ಚೆನ್ನಾಗಿದೆ.

ಇಲ್ಲಿ ಇರೋ ಪ್ಲೇಯರ್ಸ್ ಎಲ್ಲಾ ಇನ್ನು ಶುರು ಮಾಡಿಲ್ಲ ಆಡಕೆ ಅಲ್ ಎಲ್ಲೂ ಬಾಲ್ ಕಾಣಸ್ತಾ ಇಲ್ಲ ಬರಿ ಪೋಲ್ ಕಾಣಸ್ತಾ ಇದೆ.

ಸೆಂಟರ್ರಿಂಗ್ ತುಂಬ ಇಂಪಾರ್ಟೆಂಟ್ ಇದು ಸರಿಯಾಗ್ ಬ್ಯಾಲೆನ್ಸ್ ಮಾಡ್ಲಿಲ್ಲ ನಿಲ್ಸ್ಲಿಲ್ಲ ಅಂತ ಅಂದ್ರೆ ಸಿಮೆಂಟ್ ಹಾಕ್ದಂಗ ಎಲ್ಲ ಕೆಳಗಡೆ ಬಿದ್ದೋಗ್ಬಿಡುತ್ತೆ.

ಹಾಗಾಗಿ ಇದನ್ನ ಚೆನ್ನಾಗಿ ಕಟ್ಟಕೊಂಡಿದಾರೆ ಓಡಾಡೊಕೆ ಜಾಗಾನೆ ಇಲ್ಲ.

ಆ ನೆಲದ ಮೇಲೆ ಒಂದ್ ತರ ರೆಡ್ ಕಲರ್ ಮ್ಯಾಟ ಹಾಕಿದಾರೆ ಆ ಮ್ಯಾಟ ಬಹುಷಃ ಅಂಟಿಸಿದಾರೆ.

ಅ ಸಾಕಷ್ಟು ನೇಮ್ ಪ್ಲಟ್ಸ್ ಇಂದ ಅದು ತಿಗಿನೆ ಗೊತಾಗುತ್ತೆ.

ಆಮೇಲೆ ನೋಡಿ ಗಮನಿಸಿ ಇಷ್ಟ್ ಕತ್ಲಾದ್ರೂ ಎಷ್ಟ ಜನ ಗ್ರಾಹಕರಿದ್ದಾರೆ ಇದರ ಅದರಲ್ಲಿ.